ಮನೆಗಳ ಮುಂದೆ ಬೆಂಚ್ ಗಳನ್ನು ಜೋಡಿಸಲಾಗಿದೆ.

ಹಾಗೆ ಅನೇಕ ಮನೆಗಳು ಮತ್ತು ಅಪಾರ್ಟ್ಮೆಂಟ್ ಗಳು ಕಾಣ್ತಾ ಇವೆ.

ಮುಂಭಾಗದ ರಸ್ತೆಯಲ್ಲಿ ಕಾರು ಮತ್ತು ಆಟೋರಿಕ್ಷ ಗಳನ್ನು ನೋಡಬಹುದು.

ಹಿಂಭಾಗದಲ್ಲಿ ನಾಲ್ಕು ಸೈಕಲ್ ಗಳು ಕಾಣ್ತಾ ಇವೆ.

ನೀಲಿ ಕಟ್ಟೆಯ ಮೇಲೆ ಅಪಾರ್ಟ್ಮೆಂಟ್ ಮನೆಗಳ ಪೋಸ್ಟ್ ಬಾಕ್ಸ್ ಗಳು ಕಾಣ್ತಾ ಇವೆ.

ರಿಚಾರ್ಜ್ ಪ್ಲಾನ್ ಗಳ ಚೀಟಿಗಳನ್ನು ಅಲ್ಲಲ್ಲಿ ಅಂಟಿಸಿರುವುದನ್ನು ನೋಡಬಹುದು.

ರಸ್ತೆ ಬದಿಯಲ್ಲಿ ನಾಯಿಗಳನ್ ಕಾಣಬಹುದು ಪಕ್ಕದಲ್ಲಿ ಫುಡ್ ಟ್ರಕ್ ಆಟೋರಿಕ್ಷ ನಿಂತಿದೆ.

ಕನ್ಸ್ಟ್ರಕ್ಷನ್ ಹಂತದಲ್ಲಿರುವ ಅಪಾರ್ಟ್ಮೆಂಟ್ ಮೆಟ್ಟಿಲ್ಗಳ್ ಕಾಣ್ತಾ ಇದೆ.

ಕಪ್ಪು ಬಣ್ಣದ ಏಳು ಅಡ್ವಟೈಸಿಂಗ್ ಬೋರ್ಡ್ಗಳನ್ನು ನೋಡಬಹುದು.

ನೆಲದ ಮೇಲೆ ಇಂಟರ್ಲಾಕ್ ಟೈಲ್ಸ್ ಗಳ ಜೋಡಣೆ ನೋಡಬಹುದು.

ಮೇಲೆ ಪ್ಲಾಟ್ ಫಾರ್ಮ್ ನಂಬರ್ ಇಪ್ಪತ್ತೊಂಬತ್ತು ತಿರುಪತಿ ಎಂದು ಬರೆದಿರುವುದು ನೋಡ್ಬಹುದು.

ಕೆ_ಎಸ್_ಆರ್_ಟಿ_ಸಿ ಬಸ್ ಗಳನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡಬಹುದು.

ಎಕ್ಸ್ ಸೊನ್ನೇ ಗುರುತಿನ ಆಟ ಇದೆ ಮೈದಾನದ ಆಗಮನ ದ್ವಾರದಲ್ಲಿ ನಾಕು ಮೆಟ್ಟಿಲುಗಳಿವೆ.

ಬಲಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋದು ನೋಡಬಹುದು ಎತ್ತರವಾದ ಮರಗಳು ಕಾಣ್ತಾ ಇವೆ.

ಹಾಗೆ ಎತ್ತರವಾದ ಮರವನ್ನು ಕೂಡ ನೋಡಬಹುದು.

ಒಬ್ಬ ವ್ಯಕ್ತಿ ಮೆಟ್ಟಿಲುಗಳನ್ನು ಏರುತಿರುವುದು ನೋಡಬಹುದು.

ಗುಲಾಬಿ ಬಣ್ಣದ ಸೀರೆ ಧರಿಸರುವ ಶಿಕ್ಷಕಿಯನ್ನು ನೋಡಬಹುದು ಬಲಬದಿಯಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಸೀರೆ ಧರಿಸಿರುವ ಶಿಕ್ಷಕಿಯರು ಕಾಣ್ತಾ ಇದ್ದಾರೆ.

ಹಿಂಬದಿಯಲ್ಲಿ ಮೆಟ್ಟಿಲುಗಳ ಆಸನ ವ್ಯವಸ್ಥೆ ಇದೆ.

ಹಿಂಬದಿಯಲ್ಲಿ ಎರಡು ಆರ್ಟ್ಸ್ ಗಳನ್ನು ಅಲಂಕಾರಿಕವಾಗಿ ಹೂಗಳಿಂದ ಜೋಡಿಸಲಾಗಿದೆ.

ನೆಲದ ಮೇಲೆ ಕೆಂಪು ಮತ್ತು ಹಸಿರು ಬಣ್ಣದ ಹಾಸನ್ನು ನೋಡ್ಬಹುದು.

ಕೆಂಪು ಬಣ್ಣದ ಕಾರ್ ಒಳಗಿನಿಂದ ಬಟ್ಟೆಗಳು ಹೊರಬಿದ್ದಿವೆ.